ಇಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಅನ್ನು ನೋಡಬಹುದಾಗಿದೆ ಇಲ್ಲಿ ಕಬ್ಬಿಣದ ಜಾಲರಿಗಳನ್ನು ಹಾಕಲಾಗಿದೆ ಮತ್ತು ಕಂಬಗಳನ್ನು ಹಾಕಿದ್ದಾರೆ.

ವೈಭವ್ ಎಲೆಕ್ಟ್ರಿಕಲ್ಸ್ ಇಲ್ಲಿ ಎಲ್ಲಾ ತರದ ಫ್ಯಾನ್ ಗಳು ಮತ್ತು ಸ್ವಿಚ್ ಗಳು ಬಲ್ಪುಗಳು ಸಿಗುತ್ತವೆ ಇಲ್ಲಿ ತುಂಬಾ ತರದ ಬಲ್ಪ್ ಗಳನ್ನು ಮತ್ತು ಫ್ಯಾನ್ ಗಳನ್ನು ಹಾಕಲಾಗಿದೆ.

ಓರಂಮ್ನೆಟ್ ಅಂತ ಇದೆ ಇದು ಕ್ಲೋಸ್ ಆಗಿದೆ ಹೂವಿನ ಹಾರ ಮತ್ತು ಮಾವಿನ ತೋರಣದಿಂದ ಇದನ್ನು ನಿರ್ಮಿಸಲಾಗಿದೆ ಮತ್ತು ಪಕ್ಕದಲ್ಲಿ ಒಂದು ಮೀಟರ್ ಬೋರ್ಡನ್ನು ನೋಡಬಹುದು.